ಇನ್ವಟೇಷನ್ ಕೊಡ್ತೀನಿ ಆಮೆಲ ಎಲ್ಲಾರ್ ಬರ್ಬೆಕು ಮದ್ವಿ ಮಾಡ್ಬೊದು

ಏನ ನೀವ್ ಎನಂತೀರ ಅದನ್ನ ಮಾತೀವಿ ಆಯಿತ ಅಷ್ಟೆ ನೋಡ್ರಿ.

ಇದು ನಮ್ಮ ಆಂಜನೇಯ ಟೆಂಪಲ್ ಫುಲ್ಲ್ ಎಲ್ಲ ಭಕ್ತರೆಲ್ಲ ಬರ್ತಾರ ನಮ್ಮ ಮಹೇಶನ್ನ ದಿನಾ ಹೊತಾನ.

ಎಲ್ಲ ಎಲ್ಲಾರಿಗು ಸುಖ ಕೊಟ್ಟಾನ ಅದರ ಬಾಜು ಹಂಗೆ ನೋಡ್ತಿರೋ ಹಂಗೆ ಗಣೇಶ್ ಇಟ್ಟಾರ ಎಲ್ಲರು ದೊಡ್ಡ್ ದೊಡ್ಡ್ ವು ಅದ್ರ ಮುಂದೆನೆ ಈ ಡಿ.ಜೆ ತಾವ ಗಣೇಶು ಎಲ್ಲ --.

ಇದು ಕಾರ್ ಸರ್ವಿಸ್ ಸೆಂಟ್ರ್ ನಮ್ಮ್ ಕಾರ್ ಇಲ್ಲೆ ರಿಪೇರ್ ಮಾಡ್ಸ್ತಿವಿ ನಮ್ಮ್ ಮಹೇಶನ್ ಕಾರ್ ಇಲ್ಲೆ ರಿಪೇರ್ ಮಾಡ್ಸ್ತಿವಿ.

ಓದ್ತೀವಿ ಮಾಡಾನ ಅಂದ್ರೆ ಮಾಡಲ್ಲ ಯಾಕೆ ಅಂತ ಗೊತ್ತಿಲ್ಲ.

ಆ ಇದು ನವೋದಯ ಕೋಲೇಜ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಚಾರ ಮೆಡಿಕಲ್ ಫುಲ್ಲ್ ಟ್ರೀಟ್ಮೆಂಟ್ ಫುಲ್ಲ್ ಕೊಡ್ತಾರ.

ಇಲ್ಲಿ ಏನಾದರ ಇಲ್ಲಿಗೆ ಬರ್ರೀ ನಮ್ಮ್ ಫ್ರೆಂಡ್ಸ್ ಅಲ್ಲಿ ಬರ್ರೀ ನವೋದಯ ಕಾಲೇಜ್ ಆದ.

ನ್ಯೂ ತಾಜ್ ಹೇರ್ ಸಲೂನ್ ನಮ್ಮ್ ಫ್ರೆಂಡ್ ಚಿಂಟು ಅಲ್ಲೆ ಕಟ್ಟಿಂಗ್ ಮಾಡ್ಸ್ತನ ಮಸ್ತ್ ಮಸ್ತ್ ಕಟ್ಟಿಂಗ್ ಮಾಡ್ಸ್ಯಾನ .

ಮಸ್ತ್ ಮಸ್ತ್ ಐತೆ ಕಟ್ಟಿಂಗು ಫುಲ್ಲ್ ಟ್ರೆಂಡಿಂಗ್ ಮಾಡ್ತಾನ ಬರೆ ಟ್ರೆಂಡಾಗೆ ನೀವು ಹೆಂಗ್ ಅಂತಾರಿ ಹಂಗ್ ಮಾಡ್ತಾನ ಇನ್ನು ಮಸ್ತ್ ಮಸ್ತ್ ಮಾಡ್ತಾನ ಬರ್ರೀ ಕಟ್ಟಿಂಗ್ ಮಾಡ್ಸ್ಯಾರಿ.

ಇದು ಮತ್ತೊಂದು ಕಟ್ಟಿಂಗ್ ಶೋಪ್ ಇದು ನಮ್ದೆ ಅದು ತಾಜ್ ಕಟ್ಟಿಂಗ್ ಶೋಪ್ ಬಗ್ಲಾಗಾದ ಇಲ್ಲಿ ಬರ್ರಿ ಮಸ್ತ್ ಮಸ್ತ್ ಕಟ್ಟಿಂಗ್ ಮಾಡ್ತಾನ ಆತ್ ಅಣ್ಣ್ ಇತ್ತ ತಮ್ಮ.

ಚಂಡ್ ಹೂವ ಇರ್ತಾವ ಬೇಸಿತ್ತಾವ ತಕೊಂಡ್ ಹೋಗ್ರೀ.

ಇದ್ರ ಬಗ್ಗೆ ಅಂದ್ರೆ ಇಲ್ಲಿ ನೋಡಮಗ ಇಲ್ಲಿ ಕಟ್ಟಿಂಗ್ ಶೋಪ್ ಅದ ಕಟ್ಟಿಂಗ್ ಶೋಪ್ ಅದ ಚಲೋ ಗ್ಲಾಸ್ ಗ್ಲೀಸ್ ಎಲ್ಲ.

ಬರ್ರೀ ಫುಲ್ಲ್ ಲಕ್ಸುರಿ ಆದ ಬಸ್ಸ್ ಹೋಗ್ರಿ ಒಂದ್ ಟೈಮ್ ನೋಡ್ರಿ ಬೆಂಗ್ಳೂರು ಗಿಂಗ್ಳೂರ್ ಹೋಗ್ರಿ ಇಲ್ಲಿಸ.

ಎಸ್‌.ಬಿ.ಐಗ ಬರಿ ಏ.ಟಿ.ಎಮ್ ಆದ ಏ.ಟಿ.ಎಮ್ ದಾಗ ರೊಕ್ಕ ಬರ್ತಾವ ಒಂದು ಹತ್ತ ಲಕ್ಷ ತನ್‌ --